ನಾನ್ ಅಂತೂ ಲೈಬ್ರರಿಗ್ ಹೋಗಿ ಹೋತನು ಇರ್ನಿಲ್ಲ.

ಆಗಂತು ನನ್ನ ಯಾರು ಸ್ಕೂಲಿಗೆ ಕರ್ಕೊಂಡ್ ಹೋಯ್ ತಿತ್ ತ್ತಿಲ್ಲಾ ವ್ಯಾನ್ ಬತ್ತಾ ಇರ್ನಿಲ್ಲ ನಮಗೆ.

ಆದ್ರೆ ನಮ್ಮೂರಲ್ಲಿ ಡ್ಯಾನ್ಸ್ ಕ್ಲಾಸ್ ಯೋಗಾ ಕ್ಲಾಸ್ ಹಿಂಗ್ ಎಂತ ಯಾವ್ ಕ್ಲಾಸ್ ಇರ್ಲಿಲ್ಲಾ.

ಏನಾರು ಫನ್ಕ್ಷನ್ ಗಳಿಗೆ ಹೋಗಿ ಲೇಟಾಗಿ ಬಿಟ್ರೆ ಆಗ ಆಗ ಮಾತ್ರ ಊಟಕ್ --

ಕರ್ಕೊನ್ ಹೋಗ್ ಕರ್ಕೊನ್ ಹೋಗ್ ಸುಮ್ಮನೆ ಕುನ್ಸ್ ಕೋತಿದ್ರು ಅವ್ರ ಜೊತೆಗ್.

ಅದು ಇಗಯ್ ಮೈಸೂರ್ ಗೆ ಬಂದ್ ಮೇಲೆ ಹತ್ತಿರೋದು.

ಸ್ಕೂಲ್ ಕೊಡೋ ಹೋಂ ವರ್ಕ್ ನೆ ಮಾಡತತ್ತ್ ಇಲ್ಲಾ ಇನ್ ಬುಕ್ ಓತಿದ್ನ ನಾನು.

ಮೈ ಬಗ್ಸಿ ಕೆಲ್ಸ್ ಮಾಡದ್ರೆ ಮಗ್ಲ್ ಆಯ್ತಾ ನಡ್ರಿ ನಮ್ಮ್ ಉರ್ಲಿ.

ಹೊಲದಲ್ಲಿ ಹೆಂಗೆ ಕೆಲ್ಸ್ ಮಾಡತ್ತರೆ ಐಕ್ ನೋಡರಿ.

ಆವಾಗ್ ನಾನು ನಮ್ಮ್ ಮಮ್ಮಿ ಕೈಲಿ ಎಲ್ಲಾ ತೆಗೆಸ್ಕೊಣ್ ಮಾಡಕೊಂಡ್ ಹೋಯ್ ತ್ತಿದ್ದೆ.

ಆ ಜಾತ್ರೆಗೆ ಹೋದ್ ಮೇಲೆ ಸೆಲೆಕ್ಟ್ ಆಗಿತ್ತು.

ಆವಾಗ್ ಫುಲ್ ಖುಷಿ ಆಗಿತ್ತು ನಂಗಂತ್ತದು.

ನಾನು ಈಗ ನನ್ನ ಕಾಲೇಜ್ ಫ್ರೆಂಡ್ಸ್ ಜೋತ್ಗ್ ದಾಂಡೇಲಿ ಟ್ರಿಪ್ ಗೆ ಹೋಗಿದ್ದೆ.

ಚಿಕ್ಕ ವ್ಯಸ್ಲಿ ಟ್ರೈನ್ ಆಯ್ತಿರೋದ್ನ್ ನೋಡೋಕೆ ಹೊತ್ತರೆ ಖುಷಿ.

ನಂಗೆ ಭಯ ಆತ್ತತೆ ಓದ್ದೋ ಹೋಗಲ್ಲವೋ ಓದ್ದೋ ಹೋಗಲ್ಲವೋ ಅಂತ.

ಇನ್ನೊಂದ್ ಕಡೆ ಕೆಲ್ಸ್ ಇತ್ತು ಅನ್ನಬಿಟ್ಟು ಹೋಗ್ ಬಿಟ್ಟು ಲೇಟಾ ಗಿ ಬಂದ್ರು --

ನಂಗಂತು ನಮ್ಮ್ ಊರೆ ಸರಿ ರೋಡು ಸುತ್ತಮುತ್ತ ಎಲ್ಲಾ ಗಿಡಮರಗಳು ಹಸ್ರು ತುಂಬಿರತ್ವ್ ಹೊಲ ಗದ್ದೆ ಎಲ್ಲಾ ಇರುತ್ತೆ.

ನಾನು ಸ್ಕೂಲ್ ಡೇ ಇದ್ದಾಗ ಪ್ರೊಜೆಕ್ಟ್ ವರ್ಕ್ ಎಲ್ಲಾನು ಮಾಡತ್ತಿದ್ದೆ.

ಹೆಂಗ್ ಹೆಂಗ್ ಡಿಸೈನ್ ಆಗಿ ಕಟ್ಟಬೇಕು ಅಂತ ಕೇಳಬಿಟ್ಟು ಸಿಟಿ ಆರ್ ಕಣಗ್ ಇಂಜಿನಿಯರ್ ನೆಲ್ಲಾ ಕರ್ಸಬಿಟ್ಟು ಪ್ಲೇನ್ ಮಾಡಬಿಟ್ಟು ಕಟ್ಟಕ್ ನಮ್ಮ ಮಲೆರ್ ತವ್ ಏನ್ ದುಡ್ಡ್ ಚುಮ್ ಮಡಗಿದ್ದಾ.

ಈಗ ಅನ್ನಸುತ್ತಾ ಅವ್ರು ಹೋಗಿರವ್ರನ್ ಎಲ್ಲಾ ನೋಡಿದ್ರೆ ನಾನು ಸೇರ್ಕೋಬೇಕಿತ್ತು ಕಣ ಅಂತ.

ಈ ಸಿಟಿ ಕಡೆ ಎಲ್ಲ್ ನೋಡಿದ್ರು ಬರಿ ಬಿಲ್ಡಿಂಗ್ ಗಳೆ .

ನಮ್ಮ ಮನೇಲಿ ನಮ್ಮ ಅಣ್ಣಾ ಜಿಮ್ಮಿಗೆ ಸೇರ್ಕೊಬೇಕು ಜಿಮ್ಮಿಗೆ ಸೇರ್ಕೋಬೇಕು ಸುಮ್ಮನೆ ಕುಣಿತನೆ.

ಈ ಗೌರ್ಮೆಂಟ್ ಹಾಸ್ಪೆಟ್ಲ ಗಳ್ಳಿ ಕರೆಕ್ಟ್ ಆಗಿ ನೋಡೋದೆ ಇಲ್ಲಾ ಒಬ್ ಒಬ್ರು ಡಾಕ್ಟರ್ ಗಳು .

ನಮಾಟಿಲಿ ನಾನು ನಮ್ ಅಣ್ಣಾ ನಮ್ ಅಕ್ಕಾ ಎಲ್ಲಾರು ಸೇರ್ಕೊಂದು ಸುಮ್ಮನೆ ಹಾಕ ಕುತ್ ಬಿಡತ್ತಿವಿ ಟಿವಿನೆ .

ಒಂದಿನ ಹಿಂಗೆ ನಮ್ಮ ಅಜ್ಜಿ ಊರ್ಗೆ ಹೋಗೋ ಅನ್ನಬಿಟ್ಟು ಹೋಯ್ ತಾವಿ ಅರ್ಧದಲ್ಲೇ ಪೆಟ್ರೋಲ್ ಕಾಲಿ ಆಗೋಯ್ತು.

ಹೊಸ್ ಬಟ್ಟೆ ಅಂದ್ರೆ ಒಂತರ ಸಂಭ್ರಮ ಸಡಗರ ನಮ್ಮ್ ಗ --

ಈ ಮಂಗಳೂರ್ ಸೈಡ್ ಅವ್ರು ಉಡಪಿ ಸೈಡ್ ಅವ್ರು ಹೆಂಗ್ ತಿನ್ನದರ್ ಅಕ್ಕಪ್ಪಾ ಮೀನಾ.

ಆಳುಗಳಿವಿ ನಾವು ಟೀ ತೊಕೊಂಡ್ ಹೋಗೋದು ಊಟ ತೊಕೊಂಡ್ ಹೋಗೋದು ನೀರ್ ತೊಕೊಂಡ್ ಹೋಗಿ ಕೊಡೋದು ಎಲ್ಲಾನು ಮಾಡತ್ತಿದ್ ನು.

ರಜೆ ಬಂದ್ ಬಿಟ್ಟ್ರೆ ಸುಮ್ಮನೆ ಮಲಕೊಂಡೆ ಇರೋದು ನೀರ್ ಕುಣಿಯೋದು.